ನನ್ ನಾನು ಬ್ಯಾಕ್ ಗೆ ಹೋದ್ರೆ ಬ್ಯಾಂಕ್ ನಾಗ ಇರೋ ಮ್ಯಾನೇಜರ್ ಹತ್ರ ಹೋಗ್ಬೇಕು ಅಂದ್ರೆ ಆಬ್ಬಾ ಎಷ್ಟು ಭಯ ಆಗ್ತತ್ತೆ ಗೊತ್ತ ಯಾಕೆ ಗೊತ್ತ ಅಲ್ಲಿ ಅಪ್ಪಿ ತಪ್ಪಿ ಏನಾದರು ಬೇರೆದು ಮಾತಾಡ್ಬಿಟ್ಟಿವಿ ಅಂತ ಅಂದ್ರೆ ಅಕಸ್ಮಾತ್ ಈಕಡೆ ಕೌಂಟರ್ ಆಕಡೆ ಕೌಂಟರ್ ಗೆ ಏನಾದರು ಹೋಗಿದಿದ್ರೆ ಆಬ್ಬಾ ಆ ಮೇಡಂ ನವರು ಬೈತಾರೆ ಬೈತಾರೆ ಕೇಳ್ಬೇಕು ಬಿಡಿ ಅವರ ಬೈಯಿಂದಾನೆ ಬರುತ್ತೆ ಎಲ್ಲ ಮಾತ್ತು ಕೂಡ.

ಬೇವಿನ ಮರದ ಕೆಳಗೆ ಕುಂತ್ಕೊಂಡು ಆಟ ಆಟ ಆಡಿ ಆ ಗುಡಿ ಅದುಕ್ಕಾ ಪೂಜೆ ಮಾಡಿ ನಾವು ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಸು ಕಾಲ್ತಗೊಂಡುಆಹ್ಹ್ ಮಣ್ಣು ಕುಂಕುಮ ಅರಿಶಿಣ ಎಲ್ಲಾನು ತಗೊಂಡು ಅದರ ಜೊತೆ ಆಟ ಆಡ್ಕೊಂತ ಪೂಜೆ ಮಾಡಿ ಆ ಪೂಜೆ ಮಾಡಿ ಆಹ್ಹ್ ಕಡ್ಡಿ ತಗೊಂಡು ಬೇವಿನ ಕಡ್ಡಿ ತಗೊಂಡು ಆಟ ಆಟ ಆಡ್ಕೊಂಡು--

ಕಟಿಂಗ್ ಶಾಪ್ ಕಟಿಂಗ್ ಶಾಪ್ ನಾಗ ಬಾಯ್ಸ್ ಕಟಿಂಗ್ ಬೇಕಾಗಿರೋ ಹೆಂಗ್ ಬೇಕ್ ಹಂಗ್ ಕಟಿಂಗ್ ಮಾಡ್ಕೋತಾರೆ ಆ ಕಟಿಂಗ್ ಮಾಡೋರಿಗೆ ಅಂತೂ ತಲೆ ಕೆಟ್ಟ್ ಹೋಗಿರುತ್ತೆ ಯಪ್ಪಾ ಹೆಂಗಾನ ಕಟಿಂಗ್ ಮಾಡ್ತಾರೋ ಏನೋ ಮತ್ತೆ--

ಇದೆ ಬಾಳಿನ ಬೆಳಕು ಅಂತ ಬರೆದಿರೋದು ಮತ್ತೆ ಗೇಟ್ಗೆ ಬೆಸ್ ಹೇಳ್ಬಹುದು

ನಾವು ರೋಡ್ ಡಿನ ಪಕ್ಕದಾಗ ಹೋಗ್ಬೇಕು ಆದಾಗ ಯಾವದಾದರೂ ಒಂದ್ ಬೈಕ್ ಏನಾದರು ಬೇಕು ಅಂತ ಹಾರ್ನ್ ಹೊಡೆದು ಹುಡುಗಿನ ಚುಡಾಯಿಸದು ಅದು ಇದು ಮಾಡಿದ್ರೆ ಗೆ ಗೆ ಬೈಕ್ ಓನರ್ ಅಂತ ಸರಿಯಾಸಿ ಉಗಿಸ್ಕೊಲ್ತಾರೆ.

ನಮ್ ಶಾಲೆ ಮುಂದೆ ಗಿಡ ಮರ ಅಹ್ ಅಂದ್ರೆ ಶಾಲೆಗ ಗಿಡ ಇದ್ರೇನೆ ಚೆಂದ ಈಗ ಜಾಸ್ತಿ ಜನ ಅಲ್ಲೇ ಆಡ್ ಆಡ್ತಿರ್ತ್ತಾರೆ ಹೋಗ್ತಾ ಬಾರ್ ತೀರ್ತ್ತಾರೆ ಹುಡುಗರು ಇರ್ತವೆ ನಮ್ ಕಾಲೇಜು ಒನ್ ಟೂ ಟೆನ್ ಪಿ.ಯು ಡಿಗ್ರಿ ಕಾಲೇಜ್ ಎಲ್ಲ ಇರೋದರಿಂದ ಜಾಸ್ತಿ ಜನ ಹುಡುಗರು ಇರ್ತ್ತರೆ ಜಾಸ್ತಿ ಜನ ಹುಡುಗರು ಇರತಕ ಮರಗಳ್ ಜಗ್ಗಿ ಇದ್ರೆ

ಮತ್ತೆ ಅದೇತರ ಹೋಗಿ ಜಾತ್ರಗ ಅದು ಪಾನಿಪುರಿ ತಿಂದ್ರೆ ಹೆಂಗೆ ಇರುತ್ತೆ ಇದು ಹೆಂಗೆ ಇರುತ್ತೆ--

ನದಿ ಕಾವೇರಿ ನದಿಗೆ ಹೋಗಿ ಸ್ನಾನ ಮ ತುಂಗಾಭದ್ರ ನದಿಗೆ ಹೋಗಿ ಸ್ನಾನ ಮಾಡಿಬಂದ್ರೆ ಇದ್ದ ಪಾಪ ಪಾಪಗಳನೆಲ್ಲ--